ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಮನೆಗಳನ್ನು ಕಟ್ಟಿ ಕೊಡುತ್ತೀರಾ ಹಾಗು ಮನೆಗಳನ್ನು ಚೆಂದಾಗಿ ಪೇಂಟಿಂಗ್ ಮಾಡುತ್ತೀರಾ.

ಹೊಲದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಭೂಮಿಯನ್ನು ಯಾರಿಗೂ ಮಾರಲು ಕೊಡಬಾರದು ಭೂಮಿಯಿಂದ ತುಂಬಾ ಉಪಯೋಗ ಇದೆ.

ಪ್ರವಾಸಕ್ಕೆ ಕೆ ನಮ್ಮ ಜನರನ್ನು ಪ್ರವಾಸಕ್ಕೆ ಕರಕೊಂಡು ಹೋಗಬೇಕು.

ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ ಇನ್ನು ಖುಷಿಯಾಗುತಿದ್ದೆ ಪ್ರವಾಸಕ್ಕೆ ಹೋದಾಗ --

ಆಟ ಆಡಲು ಇದ್ದವು ನಾವು ಗೆಳೆಯರೊಂದಿಗೆ ಹೋಗಿ ಆಟ ಆಡುತ್ತಿದ್ದೆವು.

ಇದು ಹಳೆ ಬಸ್ ನ ಹಳೆ ಬಸ್ ಸ್ಟ್ಯಾಂಡ್ ಡಿನ ಮುಂದೆ ಹೋದರೆ ಸಿಗುತದ್ದೆ ಇಲ್ಲಿ --